ಒಂದು ಬೆಡ್ ಕಾಣಿಸುತ್ತಿದ್ದೆ ಕಿಟಿಕೆಗಳು ಕಾಣಿಸುತ್ತಿವೆ ಟೈಲ್ಸ್ ಕಲ್ಲುಗಳು ಕಾಣಿಸುತ್ತಿವೆ ಬಾಗಿಲು ಕಾಣಿಸುತ್ತಿದ್ದೆ.

ಇಲ್ಲಿ ಮಕ್ಕಳು ನಿಂತಿದ್ದಾರೆ. ಹಿಂದುಗಡೆ ಸ್ಕ್ರೀನ್ ಕಾಣಿಸುತ್ತಿದೆ. ಡಾನ್ಸ್ ಮಾಡುತಿದ್ದಾರೆ. ಒಬ್ಬ ಹೂಡು ಇಬ್ಬರು ಜೀನ್ಸ್ ಹಾಕಿದ್ದಾರೆ.

ಒಂದು ಮದುವೆಯ ಚಿತ್ರ ಕಾಣಿಸುತ್ತಿದೆ ಹೂವುಗಳು ಕಾಣಿಸುತ್ತೇವೆ ಹಾರ್ಟ್ ಸಿಂಬಲ್ ಕಾಣಿಸುತ್ತಿದೆ ಆರ್ಚ್ ಕಾಣಿಸುತ್ತಿದೆ.

ಗಿಡಗಳು ಕಾಣಿಸುತ್ತಿವೆ ದೂರದಲ್ಲಿ ಬಿಲ್ಡಿಂಗ್ ಮನೆಗಳು ಕಾಣಿಸುತ್ತಿವೆ ಗಿಡ ಮರಗಳು ಕಾಣಿಸುತ್ತಿವೆ.

ಬಿಲ್ಡಿಂಗ್ ಗಳು ಕಾಣಿಸುತ್ತಿವೆ ಕಾಂಪೋಂಡ್ ಕಾಣಿಸುತ್ತಿದೆ ಒಬ್ಬ ಹೆಂಗಸು ಬಕೆಟ್ ಹಿಡಿದು ಹೋಗುತ್ತಿದ್ದಾಳೆ ಗಿಡ ಮರಗಳು ಕಾಣಿಸುತ್ತಿವೆ ಸಣ್ಣ ಸಣ್ಣ ಹುಲ್ಲು ಕಾಣಿಸುತ್ತಿವೆ.

ದೊಡ್ಡ ದೊಡ್ಡ ಗಿಡಮರಗಳು ಕಾಣಿಸುತ್ತಿವೆ ಹುಲ್ಲಿನ ಬಣವೆ ಕಾಣಿಸುತ್ತಿವೆ ದೂರದಲ್ಲಿ ಕರೆಂಟ್ ಕಂಬಗಳು ಕಾಣಿಸುತ್ತಿವೆ.